ಈ ಸ್ಟಾರ್ಸ ಗಳು ಕಂಡು ಬರ್ತವೆ.

ಇಲ್ಲಿ ಕಲರ್ ಗೋಪುರ ಕಂಡು ಬರುತ್ತದೆ.

ಒಂದು ಡೋರ್ ಕಂಡು ಬರುತ್ತದೆ ಹಾಗು ಒಂದ್ ಸ್ವಿಚ್ ಬೋರ್ಡ್ ಕಂಡು ಬರುತ್ತದೆ ಟೈಲ್ಸ್ ಕೂಡ ಕಂಡು ಬರುತ್ತಾವೆ.

ಇಲ್ಲಿ ವ್ಯಕ್ತಿಗಳು ತಗೊಂಡ ತಗೋಳಲು ಬಂದಿದ್ದಾರೆ ಇಲ್ಲಿ ಕೊಡಲು ಹೋಗುತ್ತಿದ್ದಾರೆ.

ಇಲ್ಲಿ ಬಿದ್ರು ಗಳು ಕಂಬಗಳು ಲೈಟ್ಸ್ ಗಳು ಗಡಿಯಾರ ಕಾಣಬಹುದು ಬಟ್ಟೆಗಳು ಕಾಣಬಹುದು.

ಇದು ಟೇಬಲ್ ಮ್ಯಾಗೆ ಕಾಣಬಹುದು ಹಾಗೂ ಒಂದ್ ಹತ್ತೊಂಭತ್ತ್ ನೂರ್ ಎಪ್ಪತ್ತು ಕಾಣಬಹುದು.

ಲೈ ಬ್ಲೂ ಕಲರು ಯಲ್ಲೋ ಕಲರು ಇಂದುಗಡೆ ಕಾಣಬಹುದು.

ಟೇಬಲ್ ಶಿಶು ಪೇಪರ್ ಕಾಣಬಹುದು ಒಂದು ಕೈ ತೊಳೆಯುವ ಜಾಗ ಕಾಣಬಹುದು.

ಇಲ್ಲಿ ಬಿದಿರಿನಿಂದ ಮಾಡಿರುವ ಡಿಸೈನ್ಸ್ ಕಾಣಬಹುದು.

ಕಪ್ ಬಾಕ್ಸ್ ಕಾಣಬೋದು ಟೇಬಲ್ ಕಾಣಬೋದು.

ಈ ಒಂದು ಹೋಟೆಲ್ ನಲ್ಲಿ ಟೇಬಲ್ಸ್ ಮತ್ತು ಬೆಂಚು ಗುಳು ಕಾಣಬಹುದು.

ಗಡಿಯಾರ ಕಾಣಬಹುದು ಗ್ಲಾಸ್ ಗಳು ಹಾಗೂ ಮುಚ್ಚುಂಕಿಗಳು ಕಾಣಬಹುದು ಕುಡಿಯುವ ನೀರಿನ ಡಬ್ಬಿ ಕಾಣಬಹುದು.

ಅಂಬುಗಳು ಕಾಣಬಹುದು ಚೇರ್ ಗಳು ಕಾಣಬಹುದು.

ಸಣ್ಣ ಸಣ್ಣ ಗಿಡಗಳು ಕಾಣಬಹುದು ಮತ್ತೆ ಬಂಡೆಗಳು ಕಾಣಬಹುದು.

ಇದು ಒಂದು ಕಾಫಿ ಗಿಡ ಆಗಿರಬಹುದು.

ಇದು ಒಂದು ಎನ್_ಎಸ್_ಎಸ್ ಕ್ಯಾಂಪ್ .

ಎಚ್ ಪಿ ಮತ್ತು ಆಪಲ್ ಒಂದು ಸ್ಟಿಕರ್ ಕಾಣಬಹುದು.

ಕಿಟಕಿಗಳು ಶೋಕಿಸ್ ಟೈಲ್ಸ್ ಗಳು ಹಾಗು ವಾಯರ್ ಗಳು ಕಂಬಗಳು ಗಿಡಗಳು ಪಕ್ಕದಲ್ಲಿ ಕಿಡಕಿಗಳು ಕಂಡು ಬರುತ್ತವೆ.

ಇಲ್ಲಿ ಬಾಗಿಲು ಕಾಣುತ್ತವೆ ಇಟ್ಟಿಂಗಿಳ್ಳಿ ಕಾಣುತ್ತವೆ.

ಈ ಫ್ಯಾನ್ ಕಾಣುತ್ತೆ ಎರಡ್ ಕಿಡಕಿಗಳ ಗಳ ಕಾಣುತ್ತದೆ.

ಬ್ಯಾನರ್ ಗಳು ಕಾಣಬೋದು ಮ್ಯಾಟ್ ಕಾಣಬೋದು ಸಣ್ಣ ಗುಲಾಬಿ ಹೂವ ಕಾಣಬೋದು ಗಿಡಗಳು --

ಮೂರು ವ್ಯಕ್ತಿಗಳು ಕಾಣಬಹುದು ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕಿ ನಿಂತಿದ್ದಾನೆ ಒಬ್ಬ ವ್ಯಕ್ತಿ ಫೋನಿನಲ್ಲಿ ಮಾತಾಡುತ್ತಿ ಒಬ್ಬ ವ್ಯಕ್ತಿ ಅಂಗಡಿಯಲ್ಲಿ ಕುಳಿತಿದ್ದಾನೆ.

ಕೊಕೊಕೋಲಾ ಚಿನ್ಹೆ ಕಾಣಬಹುದು ಒಬ್ಬ ವ್ಯಕ್ತಿ ಫೋನಿನಲ್ಲಿ ಮಾತಾಡುತ್ತಾ--

ಗಿಡಮರಗಳು ಕಾಣುತ್ತೆ ಇದು ಪ್ರವಾಸಕ್ಕೆ ಬರುವ ಒಂದು ಜಾಗವಾಗಿದೆ.

ವ್ಯಾಪಾರ ಮಾಡೋಕಂತ ಹೂವುಗಳು ಹಣ್ಣು ಹಂಪಲುಗಳು ಬಿಲ್ಡಿಂಗ್ ಗಳು ಕಾಣುತ್ತಾ ಇದಾವೆ ಇಲ್ಲಿ.

ಬಿಲ್ಡಿಂಗ್ ಗಳು ಕಾಣುತ್ತವೆ ವಯರ್ಗಳು ಕಾಣುತ್ತವೆ.

ಜಿಮ್ ಮಾಡುವ ವಸ್ತು ಆಗಿದೆ ಮೂರು ರನ್ನಿಂಗ್ ಮಾಡುವ ವಸ್ತುಗಳು--

ಈ ಟೇಬ್ ಒಂದು ಫ್ಯಾನ್ ಕಾಣಬಹುದು.

ಹಾಗು ಮೂರು ಬೈಕುಗಳು ನಿಂತಿದ್ದಾವೆ ಹಾಗು ಒಬ್ಬ ವ್ಯಕ್ತಿಯು ಹೊರಗಡೆ ನಿಂತಿದ್ದಾನೆ ಒಬ್ಬ ವ್ಯಕ್ತಿಗಳು ಒಳಗಡೆ ಇದ್ದಾನೆ.

ಇಲ್ಲಿ ಹದಿಮೂರು ಜನಗಳು ಯೋಗಾಸನ ಮಾಡುತ್ತಾರೆ.

ಈ ಮ್ಯಾಟುಗಳು ಕಲರ್ಸ್ ಕಲರ್ಸ್ ಮ್ಯಾಟುಗಳು ಒಂದು ಪಿಂಕು ಒಂದು ಎಲ್ಲೋ ಒಂದು ಬ್ಲೂ ಒಂದು ಬ್ಲಾಕ್ ಒಂದು ಬ್ಲಾಕ್ --

ಇಲ್ಲಿ ಒಬ್ಬ ವ್ಯಕ್ತಿ ಫೋಟೋ ತೊಗೊಳಲು ನಿಂತಿದ್ದಾನೆ.

ಕಂಬ ಕಾಣುತ್ತದೆ ಒಂದು ಪಿಂಕ್ ಕಲರ್ ಗೋಪುರ ಒಂದು ಹಳೆ ಕಾಲಿನ ಗೋಪುರ ಕಾಣಬಹುದು.

ಒಂದು ಯಾವುದೋ ಒಂದು ಕೆಚರಿಯಾಗಿರಬಹುದು ಕೆಂಪನೆ ಪೇಂಟ್ ಗಳು ಕಂಡುಬರುತ್ತದೆ ಗೋಡೆಗಳು.

ಇಲ್ಲಿ ಕೆಬ್ಬನ ವಸ್ತುಗಳು ಕಂಡು ಬರುತಾ--

ಆರು ಡಬ್ಬಿಗಳು ಕಂಡುಬರುತ್ತವೆ ಒಂದು ಗಾಜಿನ ಬಾಗಿಲು ಕಾಣಬಹುದು.